ಒಂದ್ ಸರಿ ಒಂದ್ ಟೈಮ್ ಮಂಗಳೂರು ಹೋಗಿದ್ವಿ ಅಲ್ಲಿ ಹಡಗು ಬಹಳ ಚೆನ್ನಾಗಿ ಇದೆ ಅದರಲ್ಲೂ ಓಡಾಡ್ಬೇಕು ಒ ಮ ಒಳ್ಳೆ ಅದರಲ್ಲಿ ನೋಡೋಕ್ಕೆ ಒಂಥರಾ ಸಮುದ್ರ ಮಧ್ಯದಲ್ಲಿ ಹೋಗ್ ನಿಳೋದ್ ಒಂದು ಓಡಾಡೋದೇ ಒಂದ್ ಖುಷಿ.

ಅದೂ ಒಂದು ಎರಡು ಮೂರು ದಾ ತಿಂಗಳು ಎರಡ್ ಮೂರು ವರ್ಷ ಅಷ್ಟೇ ಇದು ಇದರ ವ್ಯಾಲ್ಯೂ ಇರೋದು ಅತಿ ಇದಾಗಿ ಉಳಿಬೇಕು ಅಂತಂದ್ರೆ ನಮಗೇನಿದ್ರೂ ಕಲ್ಲು ಕ್ರ್ಯಾಂಗ್ ಇರುತ್ತಲ್ಲ ಅದರಿಂದನೇ ತುಂಬಾನೇ ಉಪಯೋಗ.

ಆಮೆಗಳು ಮೊದಲೆಲ್ಲ ನಾವು ಊರಲ್ಲೆಲ್ ಇತ್ತು ನಮ್ಮಲೆಲ್ ಮಲ್ನಾಡ್ ಕಡೆಲೆಲ್ಲ ಗದ್ದೆಲೆಲ್ಲ ಬರ್ತಾಯಿದ್ವು ನಮ್ಮಲೆಲ್ಲ ಮಳೆ ಜಾಸ್ತಿ.

ತುಂಬಾ ಮೇಲೆ ಜಾಸ್ತಿ ಅದರಿಂದ ಹೊಳೆ ಮೇಲ್ ಬಂದ್ರು ಆಮೆಗಳೆಲ್ಲ ಬಂದು ಗದ್ದೆ ಮೇಲ್ಲೆಲ್ಲ ಒಂಥರಾ ಓಡಾಡ್ತಿದ್ವು ನಾವೆಲ್ಲ ಹಿಡಿತಿದ್ವಿ ಹಿಡಿದು ನಾವ್ ಸುಮ್ನೆ ಆಟ ಆಡೋದು ಒಂದ್ ಕ್ರೆಜ್ ಇರುತ್ ಅವಾಗ.

ಇವಾಗ್ ಅಂದ್ರೂ ರೋಗ ಅದು ಇದು ಎಲ್ಲ ಜಾಸ್ತಿ ಬಂದಿ ಈಗೆಲ್ಲ ಸಿಟಿ ಲೇ ನೋಡಬೇಕಾಗಿದೆ ಹಳ್ಳಿಕಡೆ ಎಲ್ಲ ಇರಲ್ಲ ಈಗೆಲ್ಲ ಕೆಮಿಕಲ್ ಅದು ಇದು ಎಲ್ಲ ಹಾಕಿರೋದರಿಂದ ಮೀನ್ ಗಳ ಸಂಖ್ಯೆನ ಸಂತುತ್ತಿನೆ ಕಡಿಮೆ ಆಗಿದೆ ಮೊದಲೆಲ್ಲಾ ಸಿಕ್ಕಾಪಟ್ಟೆ ಮೀನ್ ನಮ್ಮ್ ಸೈಡ್ ಲೆಲ್ಲ ಬಾರಿ ಹೊಳೆಗಳೆಲ್ಲ ಮೀನು ಏಡಿ ಪ್ರತಿಒಂದು ಅದರಲ್ಲೂ ನಾನಾ ವೇರಿಟಿಸ್ ಮೀನ್ ಎಲ್ಲ ಸಿಗ್ತಾಯಿದ್ವು

ಕ್ರಿಶ್ಮ್ ಕ ಕ್ರಿಶ್ಚಿಯನ್ಸ್ ಎಲ್ಲ ಕ್ರಿಸ್ಮಸ್ ದಿನ ಗುಡ್ ಫ್ರೈಡೆ ದಿನ ಎಲ್ಲ ಚರ್ಚಿಗೆ ಹೋಗದು ಎಲ್ಲಿ ಯೇಸು ಕ್ರಿಸ್ತ ನ ಬಗ್ಗೆ ಬೈಬಲ್ ನ ಓದೋದು ಅದೆಲ್ಲ ಬಹಳ ಇರುತ್ತೆ ಅವತ್ತೆಲ್ಲ ಅವರದೆಲ್ಲ ಬಾ ಅವರದ್ದೇ ಆದಂಥ ನಾವ್ ಹೆಂಗೆ ಇದನ್ನ ಒದ್ತಿಯೋ ಆ ಭಾಗವತ್ ಗೀತೆ ಒದ್ತಿಯೋ ಅದೇ ರೀತಿ ಅವರ ಬೈಬಲ್ನೆ ಲ್ಲ ಓದ್ಕೊಂಡು ಅವರದೆಲ್ಲ ಒಂಥರಾ ಗ್ರೂಪು ಕ್ರಿಶ್ಚಿಯಾನಿಟಿ ಒಂಥರಾ ಒಗ್ಗಟ್ಟು ಇದೆ.

ಇಟ್ಟಿಗೆಯಿಂದ ಕಟ್ಟಡ ಓ ಒಳ್ಳೆದೇ ಅದು ಇಟ್ಟಿಗೆಯಿಂದ ಕಟ್ಟಿರೋದಿಂದ ಮ ಮನೆನೋ ಫೀನಿಶಿಂಗ್ ಗೆಲ್ಲ ಚೆನ್ನಾಗಿರುತ್ತೆ ಅಂದ್ರೆ ಇವಾಗೆಲ್ಲ ಕಾಸ್ಟ್ಲಿ ಇಟ್ಟಿಗ್ ಒಂದ್ ಇಟ್ಟಿಗೆಗ್ ಇಷ್ಟು ಕಂತ ಕಾಸ್ಟ್ಲಿ ಹಾಂಗಾಗಿ ಈಗ ಜಂಬ ಇಟ್ಟಿಗೆ ಗೆ ಇದರಿಂದ ಆ ಕಲ್ ಸಿಮೆಂಟ್ ಇಟ್ಟಿಗೆಲ್ಲ ಮಾಡ್ತಾಯಿದ್ದರೆ ಇಟ್ಟಿಗೆಗ್ ಮನೆ ಮಾಡಿದ್ರು ಬಹಳ ಒಳ್ಳೇದ್ ಅದು.